ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ಕಾರ್ ಸರ್ವಿಸ್ ಅಂಗಡಿ ಎಂದು ನಾವು ಇಲ್ಲಿ ಹೇಳಬಹುದಾಗಿದೆ.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ಮದುವೆಯ ಮಂಟಪ ಎಂದು ನಾವು ಇಲ್ಲಿ ಹೇಳಬಹುದಾಗಿದೆ.

ಮೀನು ಮಾರುವ ಅಂಗಡಿಯಲ್ಲಿ ಒಂದು ಟೈಲ್ಸ್ ಕಲ್ಲಿನ ಮೇಲೆ ಹಲವಾರು ಮೀನುಗಳು ಮತ್ತು ಫ್ರಾನ್ಸ್ ಗಳನ್ನು ಜೋಡಿಸಿರುವುದನ್ನು ನಾವು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಇಲ್ಲಿ ಈ ಥೀಯೇಟರಿನ ಮುಂದೆ ಹಲವಾರು ಗಾಡಿಗಳು ಓಡಾಡುತ್ತಿರುವುದನ್ನು ನಾವು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ ಮ --

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ಬುಕ್ಸ್ ಮಾರುವ ಅಂಗಡಿಯನ್ನಬಹುದಾಗಿದೆ.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ಮರ ಗಿಡಗಳು ನೆಟ್ಟಿರುವ ಒಂದು ಖಾಲಿ ಜಾಗ ಎಂದು ನಾವು ಇಲ್ಲಿ ಹೇಳಬಹುದಾಗಿದೆ.

ತೆಂಗಿನ ಮರವನ್ನು ಹಾಕಿರುವುದನ್ನು ನಾವು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ಹಾಸ್ಪಿಟಲ್ ಎಂದು ನಾವು ಇಲ್ಲಿ ಹೇಳಬಹುದಾಗಿದೆ.

ಇಲ್ಲಿ ಹಲವಾರು ಚೇರ್ ಗಳನ್ನು ಕುಳಿತುಕೊಳ್ಳಲು ಹಾಕಿದ್ದಾರೆ.

ಕವರ್ ಗಳನ್ನು ಹಾಕಿ ಅದರ ಮುಂದೆ ಒಂದು ಟೇಬಲ್ ಇಕ್ಕಿರುವುದನ್ನು ಸಹ ನಾವು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಇವ್ರುಗಳಿಗೆ ಟೇಬಲ್ ಮತ್ತು ಚೇರ್ ಗಳನ್ನು ಇಟ್ಟಿರುವುದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ಪಾರ್ಟಿ ಸೆಂಟರ್ ಎಂದು ನಾವು ಇಲ್ಲಿ ಹೇಳಬಹುದಾಗಿದೆ.

ಈ ಚಿತ್ರದಲ್ಲಿ ನಮಗೆ ಹಲವಾರು ಚೇರ್ ಗಳನ್ನು ಜೋಡಿಸಿರುವುದು ಹಾಗೂ ಚ ಟೇಬಲಿ ನ ಮುಂದೆ ಚೇರ್ ಗಳನ್ನು ಹಾಕಿರುವುದು ನಾವು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ಜಲ ಮಂಡಳಿ ಎಂದು ನಾವು ಇಲ್ಲಿ ಹೇಳಬಹುದಾಗಿದೆ.

ಮತ್ತು ಕೋಕೋ ಕೋಲಾ ಎಂದು ಬರೆದಿರುವ ಒಂದು ಫ್ರಿಜ಼್ ಅನ್ನು ಸಹ ಇಕ್ಕಿರುವುದನ್ನು ನಾವು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ಆಫೀಸ್ ಎಂದು ನಾವು ಇಲ್ಲಿ ಹೇಳಬಹುದಾಗಿದೆ.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ಹಾಸ್ಪಿಟಲ್ ಎಂದು ನಾವು ಹೇಳಬಹುದಾಗಿದೆ.

ಇಲ್ಲಿ ಹಲವಾರು ಜನರು ಎ_ಟಿ_ಎಂ ಮಷೀನ್ ನಲ್ಲಿ ದುಡ್ಡು ತೆಗೆಯಲು ನಿಂತಿರುತ್ತಾರೆ.